ಮಾಡಿಸ್ತಾರೆ ಬಟ್ ಖರ್ಚುನು ತುಂಬಾ ಸಿಕ್ಕಾಪಟ್ಟೆನೇ ಆಗುತ್ತೆ ಡೆಕೋರೇಷನ್ ಗೆ ಬಟ್ ಮೊದಲಿಗೆ ಈಗ ಕಂಪೇರ್ ಮಾಡಿದ್ರೆ ಈ ಡೆಕೋರೇಷನ್ ಇಲ್ದೆ ಮದುವೆನೇ ಆಗಲ್ಲ ಅಂತೀನಿ ನಾನು.

ಈಗ ಮೆಷಿನ್ ಗಳು ಬಂದಿದೆ ಆದ ಕಾರಣ ಮೆಷಿನ್ ನಿಂದ ಮಾಡೋದು ಅಷ್ಟು ನ್ಯಾಚುರಲ್ ಅಂತ ಹೇಳಕ್ಕಾಗಲ್ಲ ಬಟನ್ ಮಾಡ್ತಿದ್ದಾರೆ ಆದರೆ--

ಸೊ ಹಂಗಾಗಿ ಜನ ತಿಳ್ಕೊಬೇಕಾದ್ದು ಏನಪ್ಪಾ ಅಂದ್ರೆ ನಾವು ಮರಗಳು ಎಷ್ಟು ಮರಗಳು ಬೆಳೆಸ್ತೀವೋ ಅಷ್ಟು ಆಕ್ಸಿಜನ್ ನಮಗೆ ಸಿಕ್ತದೆ.

ಗ್ಯಾರೇಜು ಸ್ ಎಲ್ಲಿ ಬೇಕಲ್ಲಿ ಮಾಡಿದ್ದಾರೆ ಸೊ ನಾವು ಎಲ್ಲಿ ಬೇಕಲ್ಲಿ ಗ್ಯಾರೇಜು ಲ್ಲಿ ಮಾಡ್ಸೋಕ್ಕಿಂತ ಮುಖ್ಯವಾಗಿ ಷೋ ರೂಮ್ ಲಿ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೇನೆ.

ಏನಕ್ಕೆ ಅಂತ ಅಂದ್ರೆ ಸ್ಟೇಷನರಿ ಯಲ್ಲಿ ಎಲ್ಲ ಸಿಕ್ಬಿಡತ್ತೆ ನಾವು ಅಲ್ಲಿ ಇಲ್ಲಿ ಅಲ್ಲಿ ಒಂದು ಸಾಮಾನು ಇಲ್ಲಿ ಒಂದು ಸಾಮಾನು ತಗೋಳ್ಳೋದ್ರಿಂದ ಅದು ಸರಿ ಇರಲ್ಲ ಸ್ವಲ್ಪ ಸ್ಟೇಷನರಿ ಗೆ ಹೋಗ್ಬಿಟ್ರೆ.